ಮತ್ತು ವರ ಕಪ್ಪು ಬಣ್ಣದ ಉಡುಪುಗಳನ್ನು ಧರಿಸಿದ್ದಾರೆ.

ಈ ಮೇಲಿನ ಚಿತ್ರದಂತೆ ನಮಗೆ ಒಂದು ಕಟ್ಟಡವನ್ನು ಕಾಣುಬರ್ತಾಯಿದೆ.

ಗೋಡೆ ಮೇಲೆ ಒಂದು ಸಣ್ಣ ಚಿತ್ರವಿದೆ ಮತ್ತು--

ಕೃಷ್ಣ ಪಾಯಲ್ ಕಮುನಿಕೇಷನ್ಸ್ ಎಂದು ಕನ್ನಡ ಮತ್ತು ಇಂಗ್ಲೀಷ್ ನಲ್ಲಿ ಬರೆಯಲಾಗಿದೆ.

ಒಂದರ ಮೇಲೆ ಒಂದು ರಾಶಿಯಾಗಿ ಇಡಲಾಗಿದೆ.

ವ್ಯಕ್ತಿಯು ನೀಲಿ ಮತ್ತು ಬಿಳಿ ಬಣ್ಣದ ಪಟ್ಟೆಯುಳ್ಳ ಅಂಗಿಯನ್ನು ಧರಿಸಿದ್ದಾನೆ.

ಈ ಮೇಲೆನಂತೆ ನಮಗೆ ಒಂದು ಅಂಗಡಿ ಮತ್ತು ಅದರ ಬೋರ್ಡನ್ನು ಕಾಣ ಬರ್ತಾ ಇದೆ.

ಕಪ್ಪು ಚೇರ್ ಕನ್ನಡಿಗಳು ಮತ್ತು ಸೌಂದರ್ಯ ವರ್ಧಕ ಉತ್ಪನ್ನಗಳನ್ನು ಜೋಡಿಸಿರುವ --

ಈ ಮೇಲಿನಂತೆ ನಮಗೆ ಒಂದು ಬಟ್ಟೆ ಅಂಗಡಿಯ ಒಳಾಂಗಣ ಚಿತ್ರವನ್ನು ಕಾಣ ಬರ್ತಾ ಇದೆ.

ಗ್ಯಾರೇಜಿನಲ್ಲಿ ದುರಸ್ತಿಗಾಗಿ ಬಂದಿರುವ ಕಾರನ್ನು ಕಾಣು ಬರ್ತಾ ಇದೆ.

ಜಿಂಕೆಗಳು ಹಸಿರು ಹುಲ್ಲು ಮತ್ತು ಮರಗಳ ಪ್ರದೇಶದಲ್ಲಿ ಜಾಲರಿಯ ಬೇಲಿಯ ಹಿಂದೆ ಮೇಯುತಿವೆ.

ಇದು ಪ್ರಾಣಿ ಸಂಗ್ರಹಲಾಯ ಅಥವಾ ವನ್ಯಜೀವಿ ಉದ್ಯಾನವು ದೃಶ್ಯವಾಗಿದೆ.

ಕೆಂಪು ಮತ್ತು ಬಿಳಿ ಬಣ್ಣದ ಅಲಂಕಾರಿಕ ಬಟ್ಟೆಗಳನ್ನು ಗೋಡೆಯಂತೆ ಕಟ್ಟಡಲಾಗಿದೆ.

ಬಲ್ಫ್ ಗಳು ಮತ್ತು ಇತರ ಎಲೆಕ್ಟ್ರಿಕಲ್ ಪರಿಕರಗಳನ್ನು ಜೋಡಿಸಲಾಗಿದೆ.

ನೆಲವು ವಿನ್ಯಾಸದ ಟೈಲ್ಸ್ ಗಳಿಂದ ಆವೃತ್ತವಾಗಿದೆ.

ಚಿತ್ರವು ಕಚೇರಿಯ ವಾತಾವರನದಲ್ಲಿ ಸಭೆಯನ್ನು ತೋರಿಸುತ್ತದೆ.

ಅದರ ಮೇಲೆ ಗುರು ನಾನಕ್ ಪಬ್ಲಿಕ್ ಸ್ಕೂಲ್ ಎಂದು ಬರೆಯಲಾಗಿದೆ.

ಇಲ್ಲಿ ವಿವಿಧ ರೀತಿ ಮತ್ತು ವಿವಿಧ ಬಣ್ಣಗಳು ಹೊಂದಿರುವ ಬಟ್ಟೆಗಳನ್ನು ಕಪಾಟಿನಲ್ಲಿ ಜೋಡಿಸಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ದೊಡ್ಡವಾದ ಕಟ್ಟಡವನ್ನು ಕಾಣಬರ್ತಾ ಇದೆ.

ಈ ಮೇಲಿನಂತೆ ಬೈಕ್ ನಲ್ಲಿ ವ್ಯಕ್ತಿಯೊಬ್ಬರು ಶ್ರಿ ಮಲ್ಲಿಕಾರ್ಜುನ್ ಸ್ವಾಮಿ ದೇವಸ್ಥಾನದ ಪ್ರವೇಶ ದ್ವಾರದ ಕಡೆಗೆ ಸಾಗುತ್ತಿದ್ದಾನೆ.

ದಿಲೀಪ್ ಸೈಕಲ್ ಸ್ಟೋರ್ಸ್ ಎಂದು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಚಿತ್ರವು ವಿವಿಧ ಮಾದರಿಯ ಸೌಚಾಲಯಗಳು ಮತ್ತು ನಲ್ಲಿಗಳನ್ನು ಪ್ರದೇಶಿಸುತ್ತದೆ.

ಈ ಮೇಲಿನಂತೆ ನಮಗೆ ಒಂದು ಬಟ್ಟೆ ಅಂಗಡಿಯ ಒಳಭಾಗವನ್ನು ಕಾಣಬರ್ತಾಯಿದೆ.